ಫ್ರೆಂಡ್ಸ್ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಸುಮ್ನೆ ವಾಕ್ ಮಾಡ್ತಾ ಮಾತಾಡಬೋದು.

ಈಗ್ ಮನೆ ಕಟ್ಬೆಕ್ ಅಂದ್ರೆ ಜೆ ಸಿ ಬಿ ಇಲ್ಲ ಅಂದ್ರೆ ಸಾಧ್ಯನೇ ಆಗಲ್ಲಾ ದೊಡ್ಡ್ ದೊಡ್ಡ್--

ನನಿಗಂತೂ ಹಾಗೆ ಫೀಲ್ ಆಗತ್ತೆ ಒಂದು ತರಹ.

ಸೋ ಪಾರ್ಕಿಂಗ್ ಮಾಡಕ್ಕೆ ಒಂದ್ ಸೋ ಪಾರ್ಟಿಕ್ಲ್ಯೂರ್ ಪ್ಲೇಸ್ ಅಂತ ಹಿಡಿಬೇಕು.

ಆಹ್ಹ್ ಒಂದ್ ರಾಶಿ ರಾಶಿ ತಂದ್ ಒಂದ್ ಕಡೆ ಹಾಕತ್ತೆ

ಎಲ್ಲಾ ಮಾತಾಡ್ಕೊಂಡ್ ಇರಬೋದು ಎಲ್ಲಾ ಫೆಸಿಲಿಟಿ ಸ್ ಇದ್ದೆ ಇರತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲಿ.

ಏನೇ ಇಲ್ದೆ ಎಲ್ಲಾ ಮನೆ ಕಟ್ಟಕ್ ಆಗಿರಬೋದು ರೋಡ್ ಮಾಡಕ್ ಆಗಿರಬೋದು ಎಲ್ಲದಕ್ಕೂ ಸಿಮೆಂಟ್ ಬೇಕೇ ಬೇಕು ನಮ್ಗ್ ಸಿಮೆಂಟ್ --

ಅಹ್ ಬ್ರಿಡ್ಜ್ ಅನ್ನೋದಿತ್ತು ಇಲ್ಲ್ ನಾವ್ ಸುತ್ತಾಡ ಕೊಂಡ್ ನಡ್ಕೊಂಡ್ ಹೋಗ್ಬೇಕಾಗಿತ್ತು. ಬಟ್ ಇವಾಗ್ ಹಂಗಿಲ್ಲಾ ಬ್ರಿಡ್ಜ್ ಯನ್ನ ಕಟ್--

ಅವಾಗ್ ಅವಾಗ್ ಹೋಗ್ಬಿಟ್ಟಿ ಆಹ್ಹ್ ಸ್ಟಡಿ ಮಾಡಬೋದು ಮಾಡತಾನೆ ಇರ್ತಿನಿ ನಾನು ಕೂಡ.

ನಾಟ್ ಓನ್ಲಿ ಇಂಜಿನೀರ್ಸ್ ಇಂಜಿನೀರ್ಸ್ ಜೊತೆಗೆ ವರ್ಕರ್ಸ್ ಕೂಡ ಇರ್ಲೇಬೇಕು.

ನಾಟ್ ಒನ್ಲಿ ಇಂಜಿನೀರ್ಸ್ ಇಂಜಿನೀರ್ಸ್ ಜೊತೆಗೆ ವರ್ಕರ್ಸ್ ಕೂಡ ಇರ್ಲೇಬೇಕು.

ತುಂಬಾನೇ ಇಷ್ಟ ಎಲ್ಲದಕ್ಕೂ ಶಾಪಿಂಗ್ ಮಾಡೇ ಮಾಡ್ತಿವಿ .

ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ ನಾನಂತು. ಕ್ಲಾಸ್ ಅಲ್ ಎಷ್ಟ್ ಕೂರ್ತಿನೋ ಬಿಡ್ತಿನೋ ಗೊತ್ತಿಲ್ಲಾ ಕ್ಯಾಂಪಸ್ ಅಲ್ ಮಾತ್ರ ಎನಿ ಟೈಮ್ ಕೂತಿರ್ತಿದ್ವಿ ಗ್ಯಾಂಗ್ ಜೊತೆ.

ಲಕ್ಚರ್ಸ್ಗಳ್ ಬಂದ್ರು ಕೂಡ ಹಂಗೆ ಹರಟೆ ಹೊಡೀತಾನೆ ಇರ್ ತುಂಬಾ ಮಜಾ ಇರ್ತಿತ್ತು ಕ್ಯಾಂಪಸ್ ಕಾಲೇಜ್ ಕ್ಯಾಂ --

ತುಂಬಾ ಅಹ್ ಎಷ್ಟು ಒಳ್ಳೇ ಡಿಸೈನ್ ಎಲ್ಲಾ ಮಾಡಿರತಾರೆ ಮರದಿಂದ.

ನಗರ ಸಭೆ ಏನಕ್ಕಿದೆ ಯಾಕ್ ಇರತ್ತೆ ಅಂತ ತಿಳಿಯಂಗಿಲ್ಲ .

ಲೈಕ್ ನಾನೀಗ್ ಗೊತ್ತಿರೋ ಪ್ರಕಾರ ನಮಿಗ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಸ ಸಲ್ಯೂಷನ್ ಸಿಗತ್ತೆ.

ಇನ್ನೊಂತರಾ ತುಂಬಾ ಫ್ಯಾಟ್ ಇರ್ತರೆಂ.

ಚರ್ಚ್ ಮಾತ್ರ ತುಂಬಾನೇ ಫೇಮಸ್ ಇದೆ ಚರ್ಚ್ . ಆಹ್ಹ್ ಹೇಳಕ್ ನೋಡಕ್ಕೂ ಕೂಡಾ ಖುಷಿ ಆಗತ್ತೆ.

''ತುಂಬಾ ಚನಾಗಿರತ್ತೆ ಫಾಲ್ಸ್ ನೋಡೋದಿಕ್ಕೆ ತುಂಬಾನೇ ಎಂಜಾಯ್'''' ಮಾಡಬೋದು.''

ಒಂದ್ ವೇಳೆ ಅವನ್ ಸೇಲ್ ಮಾಡ್ಬೇಕಂದ್ರೆ ಅವನ್ ಗೋಡನ್ ಗಳ್ ಇದ್ದೆ ಇರತ್ತೆ ಎಷ್ಟೇ ಅಂಗಡಿ ಮಾಡ್ಕೊಂಡಿದ್ರು --

ಜಸ್ಟ್ ಸ್ಯಾಂಪಲ್ ಲೀಗ್ ಮಾತ್ರ ಎಷ್ಟ್ ಬೇಕೋ ಅಷ್ಟ್ ಪ್ರಾಡಕ್ಟ್ ನ ಮಾತ್ರ ಮೇಲ್ ಗಡೆ ಇಟ್ಟಿರತಾರೆ. ಮಿಕ್ಕಿದೆಲ್ಲಾ ಅವ್ರ್ ಅವ್ರ್ ಸಪರೇಟ್ ಗೋಡನ್ ಅಂತ ಇರತ್ತಲ್ಲಾ ಅಲ್ ಇಟ್ಟಿರತಾರೆ.

ಆ ತರ ಪ್ಲೇಸ್ ನೋಡೋದಕ್ಕೆ ಎಷ್ಟು ಚಂದಾ.

ಆ ತರ ಪ್ಲೇಸ್ ನೋಡೋದಕ್ಕೆ ಎಷ್ಟು ಚಂದಾ.

ಆ ತರ ಪ್ಲೇಸ್ ನೋಡೋದಕ್ಕೆ ಎಷ್ಟು ಚಂದಾ.